ಇಲ್ಲಿ ಐದು ಮೀನುಗಳ ಬುಟ್ಟಿ ಇವೆ ಮತ್ತು ತರತರವಾದ ಮೀನುಗಳೆ ಭಾಂಗಡಾ ಮೀನ್ ಇವೆ ಮತ್ತು ಸಣ್ಣ ಸಣ್ಣ ಮೀನುಗಳಿವೆ ಒಂದು ಬುಟ್ಟಿ ಇದೆ ಒಂದು ನೀಲಿ ಬುಟ್ಟಿ ಇದೆ ಮತ್ತು ಒಂದು ಕೇಸರಿ ಬುಟ್ಟಿ ಇದೆ.

ಇದು ಹೊಲವಾಗಿದೆ ಅಲ್ಲಿ ನೀರು--ನೀರಿದ್ದಾವೆ ಮತ್ತು ರೋಡ್ ಇದೆ ಒಂದು ಟ್ರೈನ್ ಹೊಂಟಿದೆ ಮತ್ತು ಮೇಲೆ

ಇಲ್ಲಿ ಎಷ್ಟೊಂದು ಮನೆಗಳಿದೆ ಬಿಲ್ಡಿಂಗ್ ಇದೆ ಮೂರು ತೆಂಗಿನ ಗಿಡಗಳು ಇದೆ ಮರಗಳಿವೆ ಒಂದು ಟ್ಯಾಂಕಿ ಇದೆ ಮತ್ತು ಅಹ್ ರೋಡಿದೆ ಲೈಟ್ ಇದೆ.

ಇಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಇದೆ ಮತ್ತೆ ಒಂದು ಬ್ಯಾನರ್ ಹಾಕಿದ್ದಾರೆ ದಿ ಆಫೀಸ್ ಆಫ್ ದಿ ಡೆಪ್ಯೂಟಿ ಕಮಿಷನರ್ ಡಿಸ್ಟಿಕ್ ಮೆಜೆಸ್ಟಿಕ್ ಎಂಬ ಒಂದು ಹಾಕಿದ್ದಾರೆ.

ಇಲ್ಲಿ ಅಹ್ ಒಂದು ಜಂಗಲ್ ಇದೆ. ಅದರ ಅದರಲ್ಲಿ ಬಂದು ಮನೆ ಇದೆ. ಮೇಲೇ ಎತ್ತರಕ್ಕೆ ಕಟ್ಟಿಸಿದ್ದಾರೆ ಮತ್ತು ಹಲವಾರು ಮರ ಇದೆ.

ಇದು ಒಂದು ಗಾರ್ಡನ್ ಆಗಿದೆ ಮತ್ತು ಬೇವಿನ ಸೊಪ್ಪಿನ ಗಿಡವಿದೆ ಮತ್ತು ಹಲವಾರು ತರತರವಾದ ಗಿಡಗಳು ಇದ್ದಾರೆ ಮತ್ತು ಮಧ್ಯಕ್ಕೆ ಒಂದು ರಸ್ತೆ ಆಗಿದೆ ಮತ್ತೆ ನೀಲಿ ಆಕಾಶ ಇದೆ.

ಇಲ್ಲಿ ಒಂದು ಹ ಸ್ಥಳವಾಗಿದೆ ಅಲ್ಲಿ ಮೆಟ್ಟಲುಗಳು ಇದಾವೆ ಒಂದು ಬಿಲ್ಡಿಂಗ್ ಇದೆ ಹಲವಾರು ಡೋರ್ಸ್ಗಳು ಇದಾವೆ ಕಿಟಿಕಿಗಳು ಇವೆ ಗಾಡಿಗಳು ನಿಂತಿದಾವೆ ಮತ್ತು ಲೈಟಿನ ಕಂಬವಿದೆ.

ಇಲ್ಲಿ ಹಸು ಹಸಿರು ಗ್ರಾಸ್ ಇದೆ ಹಲವಾರು ತರದ ಗಿಡಗಳನ್ನು ನೆಟ್ಟಿದ್ದಾರೆ ತೆಂಗಿನ ಗಿಡಗಳಿಗೆ ಮತ್ತೆ ಒಂದು ರೋಡ್ ಇದೆ.

ಇಲ್ಲಿ ಬಂದು ದೊಡ್ಡು ಆಫೀಸ್ ಇದೆ ಎರೆಡು ಅಂತಸಿನ ಆಫೀಸ್ ಇದೆ ಒಂದು ಕಾರು ಇದೆ ಸಿಮೆಂಟಿನ ರೋಡು ಇದೆ ಮತ್ತು ಮಣ್ಣು ಇದೆ ಮತ್ತು ಗಿಡಗಳಿದಾವೆ.

ಇಲ್ಲಿ ಹಲವಾರು ಪ್ಯಾಕೆಟ್ಸ್ ಗಳು ಇಟ್ಟಿದಾರೆ ಮತ್ತು ದಾಳಿನ ಪ್ಯಾಕೆಟ್ ಇದೆ ಎಣ್ಣೆಗಳ ಬಾಟಲಿಗಳಿವೆ ಮತ್ತು ಇಲ್ಲಿ ಉಪ್ಪಿನ ಪ್ಯಾಕೆಟ್ ಇದೆ ಮತ್ತು ಎಣ್ಣೆಯ ಪ್ಯಾಕೆಟ್ ಇದೆ.

ಇಲ್ಲಿ ಒಂದು ಶೆಟ್ರೆಸ್ ಇದೆ. ಶೆಟ್ರೆಸಿನ ಒಳಗೆ ಒಂದು ರೂಮ್ ಇದೆ ರೂಮಿನಲ್ಲಿ ಒಂದು ರೆಸೆಪಿಷನಿಸ್ಟ್ ಇದೆ ಫ್ಯಾನ್ ಇದೆ ಮತ್ತೆ ಒಂದು ಶೆಟ್ರೆಸ್ ಇದೆ.

ಇಲ್ಲಿ ಒಂದು ದೊಡ್ಡದಾದಂತ ಗೇಟ್ ಇದೆ ಒಂದು ರೋಡ್ ಇದೆ ಒಂದು ಗಾಡಿ ನಿಂತಿದೆ ಮತ್ತು ಹಲವಾರು ಗಿಡಗಳು ಇವೆ ಇಲ್ಲಿ ಪಮ್ಮ್ ಹುಟ್ಟಾ ರಾಜ್ ಗದಾಯಿಗಳ ಉದ್ಯೋಗವನ್ನು ಇ--